ಈ ರೀತಿಯಾದ ಚಿಕನ್ ಡಿಶ್ ಆಗಿದ್ದು ಇದನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದರ ಜೊತೆ ಈರುಳ್ಳಿ ಮತೆ ನಿಂಬೆ ಹಣ್ಣು ಕೂಡ ಇಟ್ಟಿದ್ದಾರೆ ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ದಾರೆ ಇದನ್ನ ತುಂಬಾ ಇವರು ಇಷ್ಟ ಪಟ್ಟು ತಿಂತಿದ್ದಾರೆ.

ಅಂದರೆ ಇದು ಯಾವುದೊ ಬಂಡೆಯ ಒಳಗೆ ಒಂದು ಚಿಕ್ಕಾದಾದ ಒಂದು ಗುಹೆ ಆಗಿರುತ್ತೆ ಇದು ಹಳೇದಾದ ಗುಹೆ ಆಗಿದೆ .

ಇಲ್ಲಿ ಕುಳಿತ್ಕೊಂಡು ಇಲ್ಲಿ ಕಲರ್ ಇತ್ಯಾದಿಗಳನ್ನ ಎಲ್ಲಾ ಆರ್ಟ್ಸಗಳನ್ನ ಮಾಡ್ತಾಯ್ದರೆ.